ಹಾಗೆಯೆ ಕಲ್ಲು ಗಂಟುಗಳನ್ನು ಇರುವುದನ್ನು ನೋಡುತ್ತೇವೆ ಕಲ್ಲು ಗಂಟು ನಾವಿ ಕಾಣುತ್ತೇವೆ ಅದಕ್ಕೆ ಜುಟ್ಟು --

ಇಲ್ಲಿ ಕಾಲನ್ನು ಮುಟ್ಟಿ ಮಷೀನ್ ಮೇಲೆ ಕಾಲನ್ನು ಇಟ್ಟುಕೊಂಡಿದಾನೆ ಅವನು ಶೂ ಅನ್ನು ಹಾಕಿದಾನೆ ಕ್ಯಗೆ ಗ್ಲವ್ಸ್ಅನ್ನು ಹಾಕಿದಾನೆ.

ಒಬ್ಬ ವೆಕ್ತಿ ಸೀಬೆ ಹಣ್ಣನು ತೋರಿಸ್ತಾಹಿಡನೆ ಅದು ನೋಡುವದಕ್ಕೆ ಹಸಿರು ಬಣ್ಣ ಸೀಬೆ ಹಣ್ಣು ಆಗಿದೆ ಅದು ದಪ್ಪ ಹಾಗು ಎಲೆ ಬಿಳಿ ಆಗಿ ಕಾಣುತ್ತದೆ.

ಸ್ವೀಟ್ ಲಾಡು ಉಂಡೆ ಇಟ್ಟಿರುವುದನ್ನು ನಾವು ನೋಡಬಹುದು ತೂಕದ ಮಷೀನ್ ನನ್ನು ನೋಡಬಹುದು ಚೊಕ್ಲೆಟ್ಸ್ ಬಾಕ್ಸಾನ್ನು ನಾವು ನೋಡಬಹುದು.

ಇದು ಒಂದು ಕೆ.ಎಸ್.ಆರ್.ಟಿ.ಸಿ ಬಸ್ಸ್ಟ್ಯಾಂಡ್ ಆಗಿರುತ್ತದೆ ಇಲ್ಲಿ ಎಲ್ಲಾ ಕುರ್ಚಿಗಳನ್ನು ನೋಡಬಹುದು ಕುರ್ಚಿ ಮೇಲೆ ಮಲಗಿರುವ ಲಗೇಜನ್ನು ಇಟ್ಟುಕೊಂಡು ಮಲಗಿರುವ ವ--